ಇಲ್ಲಿರೋ ಬ್ಯೂಟಿ ಪಾರ್ಲರ್ ಅಂದ್ರೆ ಇದು ಆ ಹೆಣ್ಮಕ್ಕಳುಗೆ ಆ ಇಷ್ಟ ವಾದದ್ದು ಅಂತಾನೆ ಹೇಳಬಹುದು.

ಅ ಇದು ಒಂದು ಸಭೆ ಸೇರಿರೋದು ಆ ಏನಕ್ಕಾರ ಆಗಿರಬಹುದು ಒಂದು ಕಾರ್ಯಕ್ರಮನೇ ಆಗಲಿ ಒಂದು ಫಂಕ್ಷನ್ಷೇ ಆಗ್ಲಿ ಯಾವ್ದ್ಕೇ ಆದ್ರೂ--